ಹಾ ಹರಟೆ ಹೊಡಿತಾವ್ರೆ ಎಲ್ಲ ಮೋಸ್ಟ್ಲಿ ಸಿಸ್ಟಮ್ ಆನ್ ಮಾಡಿ ಟೀ ಕುಡೀಯಕ್ಕೆ ಹೋಗವ್ರೆ .

ಆ ಚೇರ್ ಗಳೆಲ್ಲ ನೋಡಿ ಹೆಂಗ್ ಜೋಡಿಸವ್ರೆ ದೊಡ್ಡ ಹೋಟೆಲ್ ಅನಿಸುತ್ತೆ ಜಾಸ್ತಿ ರೇಟ್ ಅನ್ಸುತ್ತೆ ಹೋಟೆಲ್ ಗೆ ಚೆನ್ನಾಗೈತೆ ಈ ಚೌಲ್ಟ್ರಿ ಎಲ್ಲ ಊಟ--

ಹೂಂ ಪಾಪ ಯಾರೋ ಮನೇ ಕಟ್ತ್ತಿದ್ದಾರೆ ಎಷ್ಟು ದೊಡ್ಡ ಮನೆನೋ ಅಥವಾ ಕಾಂಪ್ಲೆಕ್ಸ್ ಓ ಗೊತ್ತಿಲ್ಲ ತಾರ್ಸಿಗೇಲ್ಲಾನೂ ಬಾರ್ ಬೆಂಡಿಂಗ್ ಮಾಡ್ಸವ್ರೆ ಕಬ್ಬಿಣ ಎಲ್ಲ ಹಾಕ್ಸವ್ರೆ ಇನ್ನೇನು ತಾರಸಿ ಹಾಕಿಸ್ಬೇಕು.

ಅಯ್ಯಪ್ಪ ಇದು ಹಾವ್ ಮೀನು ನೋಡಿದ್ರೆ ಭಯ ಆಯ್ತದೆ ನಾನು ಇದುವರೆಗೂ ಇದನ್ನ ತಿಂದಿಲ್ಲ ಬಟ್ ಒಂದಿನ ಮನೆಯಲ್ಲಿ ತಂದಾಗ ಕ್ಲೀನ್ ಮಾಡಿದ್ದೆ ಭಯ ಆಯ್ತಪ್ಪ ಇದನ್ನ ನೋಡಿ.

ಪ್ರಾನ್ಸ್ ನಂಗೆ ನೋಡಿದ್ರೆ ತುಂಬಾ ಬಾಯಲ್ಲಿ ನೀರು ಬರತೈತೆ ಯಾಕಂದ್ರೆ ನಮಗೆ ತುಂಬಾ ಇಷ್ಟ ಪ್ರಾನ್ಸ್ ಇದನ್ನ ಕರಿ ಮಾಡ್ಕೊಂಡು ತಿಂತ ಇದ್ರೆ ಸೂಪರ್ ಆಗಿರುತ್ತೆ ನಾನು ಈಗ್ ತಾನೇ ಸ್ವಲ್ಪ ದಿನದ ಹಿಂದೆ ಮಾಡ್ಕೊಂಡು ತಿಂದಿದ್ದೆ ಕರಿ ಮಾಡ್ಕೊಂಡು ತಿಂದಿದ್ದೆ ಸಖತ್ತಾಗಿರುತ್ತೆ ಇದು.